ಇದರಿಂದ ಕರೆಂಟ್ ಅನ್ನು ತಯಾರು ಮಾಡಿ ಹಲವಾರು ಸಬ್ಸ್ಟೇಶನ್ ಗಳಿಗೆ ವಿತರಿಸಲಾಗುತ್ತದೆ. ಇದರಿಂದ ಯಾವುದೇ ತೊಂದರೆ ಇಲ್ಲಾ ಮತ್ತೆ ಮತ್ತು ಯಾವುದೇ ವಾತಾವರಣದಲ್ಲಿ ಕಲುಷಿತವಾಗುವುದಿಲ್ಲಾ.

ದಿನನಿತ್ಯ ಮಾರ್ಕೆಟ್ ನಲ್ಲಿ ಹೊಸ ಹೊಸ ತರಹ ಹಂತ ಇಂತ ಕಾರ್ ಗಳು ಬಿಡುಗಡೆ ಆಗುತ್ತಾ ಇವೆ ಆದ್ರ ಶ್ರೀಮಂತ ಜನರು ದಿನ ಇಂತ ಕಾರ್ ಎಷ್ಟೇ ಬಿಡುಗಡೆ ಆದರು ಇಂತ ಕಾರ ಗಳನ್ನ --

ಇಂತ ಬುಕ್ಸ್ ಗಳನ್ನೂ ಎಲ್ಲಾ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ತೆಗೆದುಕೊಳ್ಳಲು ಇಂಥ ಒಂದು ಬುಕ್ ಸ್ಟಾಲ್ ಗಳನ್ನೂ --

ನಮ್ಮ ಕಾರ್ ಡ್ರೈವರ್ ಕಾರ್ ಚಾಲಕರಿಗೆ ಯಾವುದೇ ತೊಂದರೆ ಇರುವುದಿಲ್ಲಾ ಅದರಿಂದ ಕಾರ್ ಗಳಿಗೆ ಏನು ತೊಂದರೆ--

ನಾವು ಇದನ್ನ ನಾವು ಸ್ವಾತಂತ್ರದ ಹೋರಾಟಗಾರರಾದವರು ಮಹಾತ್ಮಾ ಗಾಂಧೀಜಿ ಭಗತ್ ಸಿಂಗ್ ಆಗಲಿ ಮುಂತಾದ ವ್ಯಕ್ತಿ ಗಳ ಒಂದು

ಹಸಿರಾಗಲಿ ಕನ್ನಡವು ಉಸಿರಾಗಲಿ ಕನ್ನಡವು ಎಂಬಂತೆ ಕುವೆಂಪು ಅವರು ಎಲ್ಲಡೆ ಹಸಿರು ಎಲ್ಲಡೆ ಉಸಿರು ಎಂಬುವಂತೆ--